ಹಾಗು ನಾಕು ಕಿಟಕಿಗಳಿವೆ ಆ ನಾಕು ಫ್ಯಾನುಗಳಿವೆ.

ಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಪೇಪರ್ ಅನ್ನು ಹಿಡಿದುಕೊಂಡು ಅ ಮೇಜರಮೆಂಟ್ ಮಾಡುತ್ತಿದ್ದಾರೆ.

ಇವರೆಲ್ಲರ ಎದ್ರುಗಡೆ ಒಂದು ಬಾಟಲ್ ಕೂಡ ನೀರಿನ ಬಾಟಲ್ ಇದೆ.

ಹಾಗು ಅದರ ಎದ್ರುಗಡೆ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡು ಮಾತನಾಡುತ್ತಿದ್ದಾರೆ.

ಇಲ್ಲಿ ಹಲವಾರು ರೀತಿಯ ಕೀಲಿಗಳನ್ನು ನೇತು ಹಾಕಿದ್ದಾರೆ.

ಕೋಚಿಂಗ್ ಸೆಂಟರ್ ಇದೆ ಇಲ್ಲಿ ರೂಮ್ ಇನಲ್ಲಿ ಮೂರು ಚೇರ್ ಗಳಿವೆ.

ಒಂದು ಶಾವರ್ ಎರಡ್ಮೂರು ಶಾವರ್ ಇದೆ.

ಹಾಗೂ ಒಂದು ಬೆಂಚಿ ನ ಮೇಲೆ ನಾಕು ಜನ ಕುಳಿತುಕೊಂಡು ಅವರ ಅವರ ಡ್ರಾಯಿಂಗ್ ಅನ್ನು ಬಿಡಿಸಿ ಅ ಪೇಂಟಿಂಗ್ ಅನ್ನು ಮಾಡುತ್ತಿದ್ದಾರೆ.

ಹಾಗೂ ಒಬ್ಬ ವ್ಯಕ್ತಿ ಛತ್ತರಿಯನ್ನು ಹಿಡಿದುಕೊಂಡು ಹೋಗುತ್ತಿದ್ದಾರೆ.

ಟೊಮಾಟೋ ಬೆಂಡೆಕಾಯಿ ಮೆಣಸಿನಕಾಯಿ ಸೌತೆಕಾಯಿ ಹಲವಾರು ರೀತಿಯಾದಂತಹ ತರಕಾರಿಗಳು ಇಲ್ಲಿ ಇವೆ.

ಹಾಗೂ ಇಲ್ಲಿ ಗೊಂಬೆಗೆ ಬಟ್ಟೆಯನ್ನು ಹುಡುಸಿ ಕೂಡಿಸಿದ್ದಾರೆ ಹಾಗೂ ಒಂದು ಗೊಂಬೆ ನಿಲ್ಲಿಸಿದ್ದಾರೆ.

ಇಲ್ಲಿ ಒಂದು ಉ ಅ ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ.

ಅವಕ್ಕೆ ಆ ಏ ಇರುವುದಕ್ಕೆ ದೊಡ್ಡದಾದ ಶೇಡ್ ಅನ್ನು ಹಾಕಿ ಅವುಗಳಿಗೆ ನೆರಳು ಮಾಡಿದ್ದಾರೆ.

ಹಾಗೂ ಇಲ್ಲಿ ಎಮ್ಮೆಗಳಿವೆ ಒಂದು ಆಕಳು ಇದೆ.

ಹಾಗೂ ಇಲ್ಲಿ ನಾಕು ಹೆಲ್ಮೆಟ್ ಗಳಿವೆ.

ಒಂದು ಒಳಗಡೆ ಹೋಗಲು ಬಾಗಿಲು ಇದೆ.

ಹಾಗೂ ಇಲ್ಲಿ ಪೈಂಪು ಹಲವಾರು ಕಬ್ಬಿಣ ಸಾಮಾನುಗಳು ನೇತಾಕಿದ್ದಾರೆ.

ಇದು ಒಂದು ಕಾರ್ ರಿಪೇರಿ ಮಾಡುವ ಅಂಗಡಿ ಇದೆ.